ಎಲ್ಲಿ ಏನ್ ಕಾಣ್ಸಕೈತಿ ಅಂದ್ರೆ ಒಂದ್ ಚರ್ಚ್ ಐತಿ.

ಆಮೇಲೆ ಅದ್ರ ಮೂಲೆಗಳಾಗಲಿ ಬುರಡೆ ಆಗಲಿ ಕಣ್ಣ್ ಹಲ್ಲ ಹೆಂಗ ಇರತ್ತವ ಅಂತ ನೋಡಬಹುದ್ ಇಲ್ಲಿ.

ಇಲ್ಲಿ ಏನಂದ್ರ ಸ್ವಿಮ್ಮಿಂಗ್ ಫುಲ್ ಕಾಣ್ ಸತ್ಯ ತಿ ಅಹ್ ಸುತ್ತಲೂ ಎಲ್ಲಾ ಗಿಡ ಮರಗಳು ಇದವು ಅಹ್ ಶಾಂತವಾದ ವಾತಾವರಣ ಐತಿ.

ಆ ಗೇಟ್ ಇ ಅ ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದರ ಅಂದ್ರ ಎಲ್ಲಾ ಬಳ್ಳಿಯಿಂದ ಮತ್ತ ಎಲಲಿಗಳಿಂದ ಮತ್ತು ತ್ರಿಭುಜಾಕಾರವಾಗಿ ಎಲ್ಲ ಚಂದ ಚಂದ ಅಆ ಡಿಸೈನ್ ಲೇ ಆ ಗೇಟ್ ಅನ್ನ ಅಲಂಕರಿಸಿದಾರು.

ಆ ಗಾರ್ಡನ್ ಒಳಗ್ ಹಚ್ಚ ಹಸಿರಾದಂತಹ ಹುಲ್ಲು ಐತಿ. ಆಮೇಲೆ ಅಹ್ ಗಿಡಗಳು ಇದವು ಅಲ್ಲಿ ಹೂವುಗಳು ಆಗಿದ್ದವು ಬಹಳಷ್ಟ ಅಹ್ ಬಿಳಿ ಕಲರ್ ಹೂವಾ ಗುಲಾಬಿ ಕಲರ್ ಹೂವಾ ಆಗಿದವು ಅಹ್ ನೋಡಕ್ಕ ಎರಡು ಕಣ್ಣು ಸಾಲಂಗಿಲ್ಲಾ.

ಇಲ್ಲಿ ಏನ್ ಅಂದ್ರೆ ಒಂದು ಕಿರಾಣಿ ಅಂಗಡಿ ಐತಿ ಆ ಅಂಗಡಿ ಒಳಗ್ ಈ ವಸ್ತು ಐತಿ ಈ ವಸ್ತು ಇಲ್ಲಾ ಅಂತ ಅನ್ನೊದಿಲ್ಲಾ --

ಇಲ್ಲಿ ಒಂದು ಸುಂದರವಾದ ಹೂವಾ ಐತಿ ಅದ್ರ ಹೂವಾ ಹೆಸರ್ ಡೇರಿ ಹೂವಾ ಅಂತ --

ಆಮೇಲೆ ಅಲ್ಲಿ ಇಬ್ಬರು ಹುಡುಗ್ರು ಏನ್ ಮಾಡಕ್ಕತರ ಅಂದ್ರೆ ಮಾಸ್ಕ ಅನ್ನು ದರಿಸ್ಕೊಂಡು ಅಹ್ ನೃತ್ಯವನ್ನು ಮಾಡಕ್ಕತ್ತರು

ಇದು ಒಂದು ಕಾಲೇಜ್ ಅಥವಾ ಶಾಲೆ ಒಂದ ಗ್ರೌಂಡ್ ಐತಿ ಅಲ್ಲಿ ಫುಟಬಾಲ್ ಆಡ್ಬೇಕಂತ ಎಷ್ಟೊಂದ ಹುಡ್ಕ ಹುಡುಗೀಯರ್ ನಿತ್ತಿದರೂ.